ಈ ಚಿತ್ರವು ಮುಸಲ್ಮಾನ ದೇವಾಲಯವನ್ನು ಪ್ರತಿಬಿಂಬಿಸುತ್ತದೆ ಈ ದೇವಾಲಯವು ಹಸಿರು ಹಾಗೂ ಬಿಳಿ ಬಣ್ಣದಿಂದ ಕೂಡಿದ್ದು. ಒಬ್ಬ ಮುಸಲ್ಮಾನ ಬಾಂಧವ ಇದರ ಒಳಗೆ ಪ್ರವೇಶಿಸುತ್ತಿರುವುದು ಕಂಡು ಬಂದಿದೆ.

ಇಲ್ಲಿ ವರ ಪೂಜೆ ನಡಿಯುತಿದೆ ಎಂದು ಹೇಳಬಹುದಾಗಿದೆ ಪುರೋಹಿತರು ಹುಡುಗ ಅಪ್ಪ ಅಮ್ಮನ್ನ ಕುಳಿಸಿಕೊಂಡು ಶಾಸ್ತ್ರವಾಗಿ ಪೂಜೆ ಅನ್ನು ನಡಿಸುತಿದ್ದಾರೆ.

ಇಲ್ಲಿ ಬದನೇಕಾಯಿ ಆಲುಗಡ್ಡೆ ಹಿರೇಕಾಯಿ ತರಕಾರಿಗಳನ್ನು ವಿವಿಧ ಬಗೆಯ ವಿಂಗಡಿಸಿ ಇಡಲಾಗಿದೆ.

ಈ ಚಿತ್ರಣವನ್ನು ನೋಡುವುದಾದ್ರೆ ಒಂದು ಬ್ಯಾಂಕ್ ಎಂದು ಹೇಳಬಹುದು ಆ ಬ್ಯಾಂಕಿನ ಹೆಸರು ಹೆಚ್ .ಡಿ. ಎಫ್. ಸಿ

ಈ ವೇಧಿಕೆಯನ್ನು ವಿವಿಧ ಬಗೆಯ ಹೂವಗಳಿಂದ ಅತ್ಯಂತ ಸುಂದರವಾಗಿ ಅಲಂಕರಿಸಲ್ಲಗಿದೆ ಈ ವೇದೇಕೆಯು ಬಿಳಿ ಗುಲಾಬಿ ಹಾಗು ಕೆಂಪು ಬಣ್ಣದಿಂದ ಅತ್ಯ್ಎಂಥ ಸುಂದರವಾಗಿ ಅಲಂಕರಿತವಾಗಿದೆ .

ಇಲ್ಲಿ ಜನರು ತಮ್ಮ ತಮ್ಮ ಊರುಗಳಿಗೆ ಹೋಗಲು ಬಸ್ ಅನ್ನು ಹತ್ತತಿರುವ ರೀತಿ ಅತ್ಯಂತ ಸುಂದರವಾಗಿ ಕಾಣುತಿದೆ. ಕೆಲ ಜನರು ಕುಳಿತುಕೊಳ್ಳಲು ಜಾಗವಿಲ್ಲದೆ ಬಸ್ ಇನ ಮೇಲೆ ಕೂಡಾ ಹತ್ತಿದ್ದಾರೆ.